ಯಾವ್ದೋ ಗೋಡನ್ ನಲ್ಲಿ ಯಾವ್ದೋ ಗೊಬ್ಬರ ಇಲ್ಲ ಯಾವಾದರೂ ಕಾಲ್ ಮ್ಯೂಟ್ ಹೂರ್ತ ಇರು ಕಾಣ್ತಾ ಇದೆ ರಿಟೇಲ್ ಶೋಪಿಗೆ .

ಯಾರೋ ಒಬ್ಬ ವ್ಯಕ್ತಿ ಬರ್ತಿರೋ ತರಾ ಇದೆ ಇಲ್ಲೊಂದ್ ಸೈಕಲ್ ಇದೆ ಇಲ್ಲೊಂದ್ ಹೀರೋ ಹೋಂಡಾ ಸ್ಪ್ಲೆಂಡರ್ ಪ್ಲಸ್ ಗಾಡಿ ಇದೆ ಆಕಡೆ ಒಂದ್--

ಅವ್ರ್ ಉದ್ದಾರ ಆಗ್ಲಿ ಚೆನ್ನಾಗ್ ಇರ್ಲಿ ಚೆನ್ನಾಗ್ ಮಾಡಿದ್ದಾರೆ.

ನಾನು ಕ್ರಿಶ್ಚಿಯನ್ ಕಮ್ಯೂನಿಟಿ ಅಲ್ಲ ಹಿಂದೂ ಕಮ್ಯೂನಿಟಿ ಅಲ್ಲ ನಾನು ಯಾವ್ ಕಮ್ಯೂನಿಟಿ ನು ಅಷ್ಟೊಂದ್ ಇದ್ ಮಾಡಕ್ ಹೋಗಲ್ಲ.

ಓಮ್ನಿ ಇರ್ಬಹುದ್ ಇದು ಓಮ್ನಿ ಅನ್ಸತ್ ಇದು ಯಾವ್ದೋ ಓಮಿನಿ ಅನ್ಸುತ್ತೆ.

ಇದು ಬಾಗಿಲು ಕಟುರ್ನ್ಸ್ ಗಳು ಅಥವಾ ಅಹ್ ಕಟುರ್ನ್ಸ್ ಗಳು ತುಂಬಾ ಒಳ್ ಒಳ್ಳೆ ವೆರೈಟಿ ಕರ್ಟೈನ್ಸ್ ಗಳು ಕಾಣ್ತಾ ಇದೆ. ತುಂಬಾ ಚೆನ್ನಾಗ್ ಒಳ್ಳೆ ದೃಶ್ಯ ಚೆನ್ನಾಗ್ ಕಾಣ್ಸ್ತ ಇದೆ.

ಒಳ್ ಒಳ್ಳೆ ಕಟುರ್ನ್ಸ್ ಇದೆ ಇದ್ ಜಾಗ ಗೊತ್ತಿಲ್ಲ ಗೊತಿದ್ರೆ ನಮ್ ಅಮ್ಮಂಗೆ ರೆಕಮೆಂಡ್ ಮಾಡಿ ನಾವ್ ಒಂದ್ ನಾಲ್ಕ್ ಬಯ್ ಮಾಡ್ತಾ ಇದ್ವಿ. ಚೆನ್ನಾಗಿದೆ ಒಳ್ಳೆ ದೃಶ್ಯ.